ಇದು ಒಂದು ಬೈಕ್ ನಿಂತಿದೆ ಬೈಕ್ ರಾಯಲ್ ಎನ್ಫೀಲ್ಡ್ ಆಗಿದೆ ಒಂದೇ ಬೈಕ್ ನಿಂತಿದೆ ಒಂದು ಹೆಲ್ಮೆಟ್ ಇದೆ ಮೋಡ ಬಿಳಿ ಮತ್ತು ಕಪ್ಪಾಗಿದೆ ನೆಲ ಫುಲ್ಲು --

ಇದು ಒಂದು ಹಳೆಯ ಕಾಲದ ಅಂಗಡಿಯಾಗಿದೆ ಇಲ್ಲಿ ಎಲ್ಲಾ ತರಹದ್ದು ಸಿಗುತ್ತದೆ ಇಲ್ಲಿಅಹ್ ಟೀ ಕೂಡ ಸಿಗುತ್ತದೆ ಚಾಯ್ ಕಾಫಿ ಎಂದು ಬರೆದಿದ್ದಾರೆ ಅದರ ಮೇಲೆ ರಹನ್ ಚಾಯ್ ಸೆ ಸೆಟ್ಟರ್ ಅಂತ ಬರೆದಿದೆ ಇಲ್ಲಿ ಇಬ್ಬರು ಬಂದಿದ್ದಾರೆ ಕಾಫಿ ಕುಡಿಯಲು.

ಇಲ್ಲಿ ಒಬ್ಬ ನಿಂತುಕೊಂಡು ನೋಡುತ್ತಿದ್ದಾನೆ ಕಂಪನಿ ತುಂಬಾ ಚೆನ್ನಾಗಿದೆ ಮತ್ತೆ ಲೈಟ್ ಗಳು ಆನ್ ಆಗಿದ್ದಾವೆ

ಸಣ್ಣ ಮಕ್ಕಳ ಕಾಟನ್ ಫ್ರಾಕು ಗಳು ಕೂಡ ಇದೆ. ಈ ಬಟ್ಟೆ ಅಂಗಡಿ ಮಹಿಳೆಯರಿಗಾಗಿ ಮತ್ತು ಸಣ್ಣ ಮಕ್ಕಳಿಗಾಗಿ ಇದೆ.